ತುಂಬಾ ಜನರು ಇದ್ದಾರೆ ಇಲ್ಲಿ ಮಧ್ಯದಲ್ಲಿ ಯಾರೊ ಪಾಸ್ಟ್ಆರ್ ತರ ಕಾಣ್ತಾ ಇದ್ದಾರೆ ಅವರ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅವನು ದೊಡ್ಡ ಶಿಲುಬೆ ಅನ್ನು ಹಾಕೊಂಡಿದ್ದಾನೆ ಇಲ್ಲಿ ಪಾಸ್ಟ್ಆರ್ ಮಾಸ್ಕ್ ಅನ್ನು ಹಾಕೊಂಡಿದ್ದಾರೆ ಅವರ ಹಿಂದಗಡೆ ತುಂಬಾ ಒಂದು ಹುಡುಗಿಯರು ಸ್ತ್ರೀಯರು ಎಲ್ಲಾರು ಇದ್ದಾರೆ.

ಅದರ ಎದುರುಗಡೆ ಒಂದು ದೊಡ್ಡ ಕಂಬಿ ಇದೆ ಈ ಕಡೆ ರಸ್ತೆಯಲ್ಲಿ ವಾಹನವನ್ನು ಓಡಿಸುತ್ತಾ ಒಬ್ಬ ವ್ಯಕ್ತಿ ಹೋಗ್ತಾ ಇದಾನೆ ಬ್ಯಾಗುಗಳ್ಳನ್ನು ಇಟ್ಕೊಂಡಿದ್ದಾನೆ.

ಅವರು ಕೈಯಲ್ಲಿ ಒಂದು ಫೋನ್ ಇದೆ. ಹಿಂದಗಡೆ ಒಂದು ಬೈಕ್ ಇದೆ ಅಲ್ಲಿ ಬೈಕ್ ಮೇಲೆ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಾನೆ. ಆ ಒಂದು ಮನೆಯ ಮುಂದೆ ಒಂದು ಸ್ಪೀಕರ್ ಇದೆ ಸ್ಪೀಕರ್ ಮೇಲೆ ಬಲೂನ್ಗಳನ್ನ ಹಚ್ಚಿದ್ದಾರೆ.

ಇದು ಯಾವುದು ಒಂದು ಬೆಟ್ಟ ತರ ಇದೆ ಬೆಟ್ಟದ ಮಧ್ಯದಲ್ಲಿ ಒಂದು ಚಿಕ್ಕ ಗುಹೆ ಇದೆ ಇಲ್ಲಿ ಇಬ್ಬರು ಮನುಷ್ಯರು ಒಳಗಡೆ ಗುಹೆ ಒಳಗೆ ಹೋಗ್ತಾ ಇದ್ದಾನೆ ಒಬ್ಬ ಹೋಗ್ತಾ ಇದ್ರೆ ಇನ್ನೊಬ್ಬನು ಫೋನ್ ಅಲ್ಲಿ ವೀಡಿಯೊ ತೆಗಿತಾ ಇದಾನೆ ಅಕ್ಕ ಪಕ್ಕದಲ್ಲಿ ತುಂಬಾ ಒಂದು ಕಲ್ಲುಗಳು ಬಿದ್ದಿದವೆ

ಯಾವುದೊಂದು ಟೀ ಅಂಗಡಿ ತರ ಕಾಣ್ತಾ ಇದೆ ತುಂಬಾ ಒಂದು ಕಪ್ ಗಳ್ನ ಜೋಡಿಸಿ ಚೆನ್ನಾಗಿ ಲೈನ್ ಗಿ ಇಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಬಿಸ್ಕೆಟ್ ಗಳು ಇದ್ದಾವೆ ಹಾಗೆ ಒಂದು ಸ್ಟೀಲ್ ಡಬ್ಬ ಇದೆ ಈ ಕಡೆ ಒಂದು ಡಸ್ಟ್ಬಿನ್ ಇದೆ ಅದರಲ್ಲಿ ಗ್ಲಾಸ್ಗಳು ಬಿದ್ದಿದ್ದಾವೆ ಇಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡಿದ್ದಾನೆ ಅವನು ಸ್ವೆಟರ್ ಅನ್ನು ಹಾಕೊಂಡಿದ್ದಾನೆ.

ಹೆಚ್_ಡಿ_ಎಫ್_ಸಿ ಬ್ಯಾಂಕ್ ಆಗಿದೆ ಇದರ ಎದುರುಗಡೆ ತುಂಬಾ ಮೆಟ್ಟಲು ಇದೆ ಅದುನು ಗ್ಲಾಸ್ ಡೋರ್ ಆಗಿದೆ ಒಂದು ಈ ಕಡೆ ಇಂದ ಶೆಟ್ಟರ್ ಇದೆ ಹಾಗೆ ಇಲ್ಲಿ ಎಲ್ಲಾರು ಕೂಡ ತುಂಬಾ ವಾಹನಗಳನ್ನು ಪಾರ್ಕ್ ಮಾಡಿದ್ದಾರೆ ಎದುರುಗಡೆ ತುಂಬಾ ಸ್ತ್ರೀಯರು ಕುತ್ಕೊಂಡಿದ್ದಾರೆ

ಚರ್ಚ್ ಆಗಿದೆ ಏನೋ ಫನ್ಶನ್ ಮಾಡ್ತಾ ಇದಾರೆ ಮೇಲೆಗಡೆ ತುಂಬಾ ಒಂದು ಬಲೂನ್ಗಳು ಇದಾವೆ ಒಂದು ನಕ್ಷತ್ರ ಸಹಿತ ಇದೆ.

ಒಬ್ಬ ವ್ಯಕ್ತಿ ನಿಂತ್ಕೊಂಡ್ಡಿದ್ದಾನೆ ಅವನು ಒಂದು ಸೇತುವೆ ಮೇಲೆ ನಿಂತ್ಕೊಂಡಿದೆ ಆ ಸೇತುವೆ ತುಂಬಾ ದೊಡ್ಡದಾದ ರಸ್ತೆ ಆಗಿದೆ ಪಕ್ಕದಲ್ಲಿ ಒಂದು ಗೋಡೆಯನ್ನು ಮಾಡಿದ್ದಾರೆ ಅದರ ಪಕ್ಕದಲ್ಲಿ ತುಂಬಾ ನೀರು ಹರಿತ ಇದೆ ಅದು ನದಿ ಆಗಿರ್ಬೋದು ಅದರ ಪಕ್ಕದಲ್ಲಿ ತುಂಬಾ ಹುಲ್ಲು ಗಿಡ ಮರ ಎಲ್ಲಾ ಬೆಳೆದಿವೆ.

ನೋಡಿದರೆ ತುಂಬಾ ಸಿಸ್ಟರ್ಗ ಳು ಇದ್ದಾರೆ ಇವರೆಲ್ಲಾ ಸೀರಿಯನ್ನು ಉಟ್ಟುಕೊಂಡಿದ್ದಾರೆ ಅವರು ಮೆಟ್ಟಲಿನ ಮೇಲೆ ನಿಂತು ಕೊಂಡು ಫೋಟೋ ಅನ್ನು ಎಳಿತಾ ಇದ್ದಾರೆ ಅವರು ಹಿಂದಗಡೆ ಯಾವುದೊ ಕಾನ್ವೆಂಟ್ ತರ ಕಾಣ್ತಾ ಇದೆ.

ಮೆಟ್ಟಲ್ಗಳ ಇಳಿಯುತ್ತ ನೀರಿನೊಳಗೆ ಹೋಗ್ತಾ ಇದಾನೆ ತುಂಬಾ ನೀರನ್ನು ನೋಡ್ತಾ ಇದ್ದಾನೆ ದೂರದಲ್ಲಿ ತುಂಬಾ ಒಂದು ಗಿಡಗಳು ಬೆಳೆದಿರೋದು ಸಹಿತ ನೋಡಬಹುದು.